ಇಲ್ಲಿ ಒಂದು ಏರ್ ಕೂಲರ್ ಆಗಿದೆ ಒಂದು ಮೀಟರ್ ಇದೆ ಅನಂತರ ಇಲ್ಲಿ ಮೂವರು ವ್ಯಕ್ತಿಗಳು ನಿಂತಿದ್ದಾರೆ.

ಇದು ಒಂದು ಜಿಮ್ ನ ಸ್ಥಳವಾಗಿದೆ ಇಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಭಾವಚಿತ್ರವನ್ನು ಇಳಿಸಿಕೊಳ್ಳುತ್ತಿದ್ದಾರೆ.

ಇದು ಒಂಡು ಗ್ಯಾರೇಜ್ ಆಗಿದೆ ಇಲ್ಲಿ ಅನೇಕ ಹಳೆಯ ಕಾರುಗಳು ನಿಂತಿವೆ ಅನಂತರ ಹೊಸ ಕಾರುಗಳು ನಿಂತಿವೆ.

ಒಂದು ದೊಡ್ಡದಾದ ಬಿಡ್ಲಿಂಗ್ ಇದೆ ಇಲ್ಲಿ ಒಂದು ಧ್ವಜದ ಸ್ತಂಭವಿದೆ.

ಇದು ಒಂದು ಜ್ಯುವೆಲರಿ ಶಾಪ್ ಆಗಿದೆ ಅದರ ಹೆಸರು ಅಂಕಿತ ಎಂಬ ಜ್ಯುವೆಲರಿ ಶಾಪ್ ಆಗಿದೆ.